ಈ ಒಂದು ಚಿತ್ರದಲ್ಲಿ ಪುಸ್ತಕದ ಮಳಿಗೆಯನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಇಬ್ಬರು ಪುರುಷರು ಕುಳಿತುಕೊಂಡು ನೋಡುತ್ತಿದ್ದಾರೆ.

ಈ ಒಂದು ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಕಾರ್ಖಾನೆಯನ್ನು ಕಾಣಬಹುದಾಗಿದೆ .ಇಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡುತ್ತಿದ್ದಾರೆ.

ಒಂದು ಚಿತ್ರವನ್ನು ಗಮನಿಸಿದಾಗ ಒಬ್ಬ ಪುರುಷನು ಒಂದು ಗುಹೆ ಇಂದ ಬರುತ್ತಿರುವಂತೆ ಕಾಣಿಸುತ್ತಿದೆ.

ಒಂದು ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಶಾಲಾ ಕೊಠಡಿಯಂತೆ ಕಾಣಿಸುತ್ತಿದೆ ಇಲ್ಲಿ ಶಿಕ್ಷಕಿಯು ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಿದ್ದಾಳೆ.

ಒಂದು ಚಿತ್ರದಲ್ಲಿ ನಾವು ಮಕ್ಕಳನ್ನು ಕಾಣಬಹುದಾಗಿದೆ ಇವರು ಏನನ್ನು ಮಾಡುತ್ತಿರುವಂತೆ ಕಾಣಿಸುತ್ತಿದೆ.

ಒಂದು ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಶಾಲಾ ಶಿಕ್ಷಣ ಸಂಸ್ಥೆಯಂತೆ ಕಾಣಿಸುತ್ತಿದೆ ಇಲ್ಲಿ ವಿದ್ಯಾರ್ಥಿಗಳು ನಿಂತುಕೊಂಡು ಏನನ್ನೋ ಮಾಡುತ್ತಿರುವಂತೆ ಕಾಣಿಸುತ್ತಿದೆ.

ಒಂದು ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಕ್ರೈಸ್ತ ಧರ್ಮದ ಮಂದಿರ ಎಂದು ಕಾಣಿಸುತ್ತಿದೆ .

ಇಲ್ಲಿ ಮೂರೂ ಜನ ಕ್ರೈಸ್ತ ಪಾದ್ರಿಗಳು ನಿಂತಿಕೊಂಡಿದ್ದಾರೆ ಇವರು ಏನನ್ನು ಓದುತ್ತಿದ್ದಾರೆ .